ಇದರ್ ತುಂಬಾ ನೇ ಒಳ್ಳೇ ರೀ ಅದು ಚುಚ್ಚಿದ್ರೆ ನಂಜ್ ಬಹಳ ರೀ ಅದು ಮನುಷ್ಯನ ಕೊಂದೆ ಬಿಡ್ತತ್ತೆ ರೀ. ಇದಕ್ಕ ಮುಳ್ಳು ಹಂದಿ ಎಂದು ಕರಿತಾರೆ ರೀ.

ಇಲ್ಲಿ ತನ್ನ ಹತ್ತಿಯನ್ನ ತುಂಬಿಸಿಕೊಂಡು ಮತ್ತ ಮನಿಗೆ ಬರ್ತಾವ್ ರೀ ಇವು ಗ್ರಾಮೀಣದಾಗ--

ನೋಡ್ರಿ ಎಷ್ಟ್ ಚಂದ್ ಐತಿ ಎಲ್ಲಾ ಗ್ಲಾಸ್ ನಿಂದ ಮಾಡ್ಯಾರ ಇಲ್ಲಿ ಬೇರೆ ಬೇರೆ ಬೆಂಗಳೂರ್ ಯಿಂದ ಇಲ್ಲಿ ಮಟಾ ನು ಬರ್ತಾವ್ ರೀ ನಾವ್ ಹುಬ್ಬಳ್ಳಿ --

ಇದು ಸೆಂಟ್ರಲ್ ಲೈಬ್ರರಿ ಇರ್ಬೋದ್ ರೀ ಹೌದಲ್ರಿ ಚಂದ ಐತಿ ನೋಡಾಕ ಇಲ್ ಎಲ್ಲಾರು ಕುತ್ಕೊಂಡು ಓದಕ್ ಕುಂತಾರ

ಭಾರಿ ಟೆಂಪಲ್ ಐತ್ ಅಲ್ಲಿ ಒಂದ್ ಅಲ್ಲಿ ನೋಡ್ರಿ ಸುಂದರವಾದ ಮಾರ್ಬಲ್ಸ್ ಕಲ್ಲನ್ನ ಹಾಕಿದ್ದಾರೆ ಬಿಲ್ಡಿಂಗ್ ಮಸ್ತ್ --

ಹೆಂಗ್ ಐತೆ ನೋಡ್ರಿ ನೋಡ್ಲಿಕ್ಕೆ ಚನಗೈತೇ ಅನಿಸ್ತತ್ತಿ ಬಾಯಾಗ್ ನೀರ್ ಎಲ್ಲಾ ಬರ್ತಾವ್.

ಕೆ ಸಿ ಸಿ ಬ್ಯಾಂಕ್ ರೀ ಇದ ಇದು ಕೂಡ ಧಾರವಾಡ ದಾಗು ಕೂಡ ಇದೆ ರೀ ಇಲ್ಲಿ ಮಸ್ತ್ ಬ್ಯಾಂಕ್ ನಡೆಸ್ತಾರ್ ರೀ .